ಲಿಬ್ರೆ ಆಫೀಸ್ ಇಂಪ್ರೆಸ್ಸ್ ನ ವ್ಯೂವಿಂಗ್ ಅ ಪ್ರೆಸೆಂಟೇಷನ್ ಎಂಬ ಟ್ಯುಟೋರಿಯಲ್ ಗೆ ಸ್ವಾಗತ ಈ ಟ್ಯುಟೋರಿಯಲ್ ನಲ್ಲಿ ನಾವು ವ್ಯೂ ಆಪ್ಶನ್ ಗಳ ಕುರಿತು ಮತ್ತು ಅವುಗಳ ಉಪಯೋಗಗಳು ಮತ್ತು ಮಾಸ್ಟರ್ ಪೇಜಸ್ ಗಳ ಬಗ್ಗೆ ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ಲಿನಕ್ಸ್ 1004 ಮತ್ತು ಲಿಬ್ರೆ ಆಫೀಸ್ ಆವೃತ್ತಿ 334 ಅನ್ನು ಉಪಯೋಗಿಸುತ್ತಿದ್ದೇವೆ
ನಾವು ಮೊದಲು ನಮ್ಮ ಪ್ರೆಸೆಂಟೇಶನ್ ಆದ ಸ್ಯಾಂಪಲ್ ಇಂಪ್ರೆಸ್ ಅನ್ನು ಅದರ ಮೇಲೆ ಎರಡು ಬಾರಿ ಕ್ಲಿಕ್ ಮಾಡುತ್ತ ತೆರೆಯೋಣ
ಲಿಬ್ರೆ ಆಫೀಸ್ ಇಂಪ್ರೆಸ್ ಅನೇಕ ವ್ಯೂವಿಂಗ್ ಆಯ್ಕೆಯನ್ನು ಹೊಂದಿದೆ
ಅದು ನಿಮಗೆ ಉತ್ತಮ ಪ್ರೆಜೆಂಟೇಶನ್ ತಯಾರಿಸಲು ಸಹಾಯ ಮಾಡುತ್ತದೆ ನೀವು ಲೈಬ್ರೆ ಆಫಿಸ್ ಇಂಪ್ರೆಸ್ ಪ್ರಾರಂಭಿಸಿದಾಗ ಡೀಫಾಲ್ಟ್ ಆಗಿ ಅದು ಹೀಗೆ ಕಾಣುತ್ತದೆ
ಇದನ್ನು ನಾರ್ಮಲ್ ವ್ಯೂ ಎಂದು ಕರೆಯಲಾಗುತ್ತದೆ
ಪ್ರೆಸೆಂಟೇಶನ್ ಬೇರೆ ಯಾವುದೇ ವ್ಯೂ ನಲ್ಲಿದ್ದರೆ ಆಗ ನೀವು ನಾರ್ಮಲ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡುವದರೊಂದಿಗೆ ನಾರ್ಮಲ್ ವ್ಯೂ ಗೆ ಹಿಂತಿರುಗಬಹುದು ಅಥವಾ ವ್ಯೂ ಮತ್ತು ನರ್ಮಲ್ ಮೇಲೆ ಕ್ಲಿಕ್ ಮಾಡುವದರೊಂದಿಗೆ ನಾರ್ಮಲ್ ವ್ಯೂ ನಲ್ಲಿ ನೀವು ಸ್ಲೈಡಗಳನ್ನು ರಚಿಸಬಹುದು ಮತ್ತು ಪರಿಷ್ಕರಿಸಬಹುದು ಉದಾಹರಣೆಗೆ ನಾವು ಸ್ಲೈಡ್ ಗಳ ಡಿಸೈನ್ ಬದಲಿಸಬಹುದು ಇದನ್ನು ಮಾಡಲು ಓವರ್ ವ್ಯೂ ಶಿರ್ಷಿಕೆಯ ಸ್ಲೈಡ್ ಗೆ ಹೋಗಿರಿ ಬಲಬದಿಗೆ ಟಾಸ್ಕ್ ಪೈನ್ ನಲ್ಲಿ ಮಾಸ್ಟರ್ ಪೇಜಸ್ ಸೆಕ್ಶನ್ ನಲ್ಲಿ ಯುಸ್ಡ್ ಇನ್ ಥಿಸ್ ಪ್ರೆಸೆಂಟೇಶನ್ ನ ಕೆಳಗೆ ಇದರ ಕೆಳಗೆ ನಾವು ರಿಸೆಂಟ್ಲಿ ಯುಸ್ಡ್ ಮತ್ತು ಅವೈಲೇಬಲ್ ಫೋರ್ ಉಸೆ ಎಂಬ ಸ್ಲೈಡ್ ಡಿಜೈನ್ ಗಳನ್ನು ಕಾಣಬಹುದು ನೀವು ಯಾವುದೇ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿರಿ ವರ್ಕಸ್ಪೇಸ್ ಪೇನ್ ನಲ್ಲಿ ಸ್ಲೈಡ್ ಡಿಸೈನ್ ಬದಲಾಗುವುದನ್ನು ಗುರುತಿಸಿರಿ ನೋಡಿ ಸ್ಲೈಡ್ ಡಿಸೈನ್ ಬದಲಿಸುವುದು ಎಷ್ಟು ಸುಲಭವಾಗಿದೆ
ನೀವು ನಿಮ್ಮ ಸ್ಲೈಡ್ ಗಳಿಗೆ ನೀವು ರಚಿಸಿದ ಡಿಸೈನ್ ಗಳನ್ನು ಹಿಂಪರದೆಯಾಗಿಯೂ ಸಹ ಸೇರಿಸಬಹುದು ನಂತರ ನಾವು ಔಟ್ ಲೈನ್ ವ್ಯೂ ನೋಡೋಣ ನೀವು ಈ ವ್ಯೂ ಗೆ ವ್ಯೂ ಮೇಲೆ ಅಥವಾ ಔಟ್ಲೈನ್ ಮೇಲೆ ಕ್ಲಿಕ್ ಮಾಡಿ ಹೋಗಬಹುದು ಅಥವಾ ಔಟ್ಲೈನ್ ಟ್ಯಾಬ್ ಮೆಲೆ ಕ್ಲಿಕ್ ಮಾಡುವದರಿಂದಲೂ ಸಹ ಹೋಗಬಹುದು ಈ ವ್ಯೂನಲ್ಲಿ ಸ್ಲೈಡ್ ಗಳು ವಿಷಯ ಸೂಚಿಯ ಪಟ್ಟಿಯಂತೆ ಒಂದರ ಕೆಳಗೆ ಒಂದರಂತೆ ಕ್ರಮಪಡಿಸಿರುವುದನ್ನು ಕಾಣಬಹುದು ಇವುಗಳು ಸ್ಲೈಡ್ ಹೆಡ್ಡಿಂಗ್ ಗಳು ಸ್ಲೈಡ್ ಹೆಡ್ಡಿಂಗ್ ಆದ ಓವರ್ ವ್ಯೂ ಹೈಲೈಟ್ ಆಗಿರುವುದನ್ನು ಗಮನಿಸಿ ಇದು ಏಕೆಂದರೆ ನಾವು ಔಟ್ ಲೈನ್ ಟ್ಯಾಬ್ ಆಯ್ಕೆ ಮಾಡಿಕೊಂಡಾಗ ಓವರ್ ವ್ಯೂ ಸ್ಲೈಡ್ ಮೇಲೆ ಇರುತ್ತದೆ
ನೀವು ಈ ಐಕಾನ್ ಗಳು ಬುಲೆಟ್ ಪಾಯಿಂಟ್ ಗಳಂತೆ ರೂಪಿಸಿರುವುದನ್ನು ಕಾಣಬಹುದು ನೀವು ಈ ಬುಲೆಟ್ ಪಾಯಿಂಟುಗಳ ಮೇಲೆ ಮೌಸ್ ತಿರುಗಿಸುತ್ತಿರುವಂತೆ ಕರ್ಜರ್ ಕೈಯಾಗಿ ಬದಲಾಗುತ್ತದೆ
ನಾವು ನಂತರ ಈ ಲೈನ್ ಐಟಂಗಳನ್ನು ಸ್ಲೈಡನಲ್ಲಿ ಪುನಃ ಹೊಂದಿಸಲು ಮೇಲೆ ಅಥವಾ ಕೆಳಗೆ ಚಲಿಸಬಹುದು ಅಥವಾ ಗೆರೆಗೆ ಅಡ್ಡವಾಗಿ ಚಲಿಸಬಹುದು ನಾವೀಗ ಈ ಬದಲಾವಣೆಗಳನ್ನು CTRL ಮತ್ತು Z ಮೇಲೆ ಒತ್ತುವದರ ಮೂಲಕ ಉಂಡೋ ಮಾಡೋಣ ಅಂದರೆ ನಮ್ಮ ಪ್ರೆಸೆಂಟೇಶನ್ ತನ್ನ ಮೂಲ ಸ್ವರೂಪದಲ್ಲಿ ಕಾಣುತ್ತದೆ
ನಾವು ಸ್ಲೈಡ್ ಸಾರ್ಟರ್ ವ್ಯೂ ಅನ್ನು ವ್ಯೂ ಮತ್ತು ಸ್ಲೈಡ್ ಸಾರ್ಟರ್ ಮೇಲೆ ಕ್ಲಿಕ್ ಮಾಡುವದರ ಮೂಲಕ ಪಡೆಯ ಬಹುದು ಅಥವಾ ಸ್ಲೈಡ್ ಸಾರ್ಟರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡುವದರ ಮೂಲಕ ಈ ವ್ಯೂ ಸ್ಲೈಡ್ ಗಳನ್ನು ಬೇಕಾದ ಕ್ರಮದಲ್ಲಿ ವಿಂಗಡಿಸಲು ನೆರವಾಗುತ್ತದೆ
ಉದಾಹರಣೆಗೆ ಸ್ಲೈಡ್ ಸಂಖ್ಯೆ 9 ಮತ್ತು 10 ಅನ್ನು ಆಂತರಿಕವಾಗಿ ಬದಲಾಯಿಸಲು ಸ್ಲೈಡ್ ಸಂಖ್ಯೆ 10 ರ ಮೇಲೆ ಕ್ಲಿಕ್ ಮಾಡಿರಿ ಈಗ ಮೌಸ್ ಬಟನ್ ಬಿಡುಗಡೆಗೊಳಿಸಿರಿ ಸ್ಲೈಡ್ ಗಳು ಅದಲು ಬದಲಾಗುತ್ತವೆ160
ನೋಟ್ಸ ವ್ಯೂ ನಲ್ಲಿ ನಿಮ್ಮ ಪ್ರೆಸೆಂಟೇಶನ್ ಸಮಯದಲ್ಲಿ ಸಹಯವಾಗುವಂತ ಟಿಪ್ಪಣಿಗಳನ್ನು ಬರೆಯಬಹುದು ನೋಟ್ಸ ವ್ಯೂ ಗೆ ಹೋಗಲು ವ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ನೋಟ್ಸ್ ಪೇಜ್ ಮೆಲೆ ಕ್ಲಿಕ್ ಮಾಡಿರಿ ನೀವು ನೋಟ್ಸ್ Tab ಮೆಲೆ ಸಹಿತ ಕ್ಲಿಕ್ ಮಾಡಬಹುದು ಡೆವಲಪ್ಮೆಂಟ್ ಅಪ್ಟೊ ಪ್ರೆಸೆಂಟ್ ಎಂಬ ಸ್ಲೈಡ್ ಅನ್ನು ಸ್ಲೈಡ್ ಪೇನ್ ದಿಂದ ಆಯ್ಕೆ ಮಾಡಿರಿ ಕೆಲವು ಪಠ್ಯಗಳನ್ನು ನೋಟ್ಸ ಭಾಗದಲ್ಲಿ ಟೈಪ್ ಮಾಡಿರಿ ನಿಮ್ಮ ಸ್ಲೈಡ್ಸಗಳು ಪ್ರೊಜೆಕ್ಟರ್ ಮೇಲೆ ಕಾಣಿಸಿದಾಗ ನೀವು ನಿಮ್ಮ ನೋಟ್ಸಗಳನ್ನು ಈಗಲೂ ಕಾಣಲು ಸಾಧ್ಯವಾಗುತ್ತೀರಿ ಆದರೆ ನಿಮ್ಮ ಪ್ರೇಕ್ಷಕರಿಗೆ ಕಾಣಿಸುವುದಿಲ್ಲ
ನಾವೀಗ ನಾರ್ಮಲ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡೋಣ ನಾವು ಟಾಸ್ಕಗಳ ಪೇನ್ ನಲ್ಲಿ ಲೇ ಔಟ್ ಸೆಕ್ಶನ್ ನಲ್ಲಿ ಪ್ರೆಸೆಂಟೇಶನ್ ಲೇಔಟನ್ನು ಬದಲಿಸಬಹುದು ಟಾಸ್ಕ ಪೇನ್ ಕಾಣಲು ಮತ್ತು ಮುಚ್ಚಲು ವ್ಯೂ ಮತ್ತು ಟಾಸ್ಕ್ ಪೇನ್ ಮೇಲೆ ಕ್ಲಿಕ್ ಮಾಡಿರಿ ಇದು ಟಾಸ್ಕ್ ಪೇನನ್ನು ತೋರಿಸುತ್ತದೆ ಅಥವಾ ಮುಚ್ಚುತ್ತದೆ
ಸ್ಲೈಡ್ ಲೇಔಟನ್ನು ಬದಲಿಸಲು ನಾವೀಗ ಲೇಔಟ್ ಸೆಕ್ಶನ್ ಉಪಯೋಗಿಸೋಣ ಡೆವಲಪ್ಮೆಂಟ್ ಅಪ್ಟೊ ಪ್ರೆಸೆಂಟ್ ಹೆಸರಿನ ಸ್ಲೈಡ್ ಆಯ್ಕೆ ಮಾಡಿರಿ ಲೇಔಟ್ ಸೆಕ್ಶನ್ ದಿಂದ ಜಿಟಿಜಿಟಿ ವಿಷಯ ಸೂಚಿಯಲ್ಲಿನ ಟೈಟಲ್ ಕಂಟೆಂಟ್ ಆಯ್ಕೆ ಮಾಡಿರಿ ಇದು ಸ್ಲೈಡ್ ಲೇಔಟನ್ನು ಬದಲಿಸುತ್ತದೆ
ಈಗ ನಾವು ಈ ಟ್ಯುಟೋರಿಯಲ್ ನ ಅಂತ್ಯಕ್ಕೆ ಬಂದಿದ್ದೇವೆ
ಸಾರಾಂಶವಾಗಿ ಹೇಳುವುದಾದರೆ ನಾವು ವ್ಯೂ ಆಪ್ಶನ್ ಮತ್ತು ಅದರ ಉಪಯೋಗಗಳು ಮತ್ತು ಮಾಸ್ಟರ್ ಪೇಜಸ್ ಕುರಿತು ಕಲಿತೆವು
ಮಾಡಬೇಕಾದ ಅಭ್ಯಾಸಗಳು160 ಒಂದು ಹೊಸ ಪ್ರೆಸೆಂಟೇಶನ್ ರಚಿಸಿರಿ ಗಾಢ ನೀಲಿ ಬ್ಯಾಗ್ರೌಂಡ್ ಮತ್ತು ತಿಳಿ ನೀಲಿ ಶಿರ್ಷಿಕೆ ಪ್ರದೇಶದ ಒಂದು ಮಾಸ್ಟರನ್ನು ರಚಿಸಿರಿ ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
contactspoken tutorialorg ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಎಂಬಲ್ಲಿ ನೋಡಿ
ಈ ಪಾಠವು ದೇಸೀ ಕ್ರ್ಯೂ ನಿಂದ ಅನುವಾದಿಸಲ್ಪಟ್ಟಿದ್ದು ಇದರ ಪ್ರವಾಚಕ ಐಐಟಿ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು